ಈ ಚಿತ್ರದಲ್ಲಿ ಒಂದು ಮೀನಿನ ಮಾರುಕಟ್ಟೆಯನ್ನು ನಾವು ನೋಡಬಹುದು.

ಹಾಗು ಲೈಟಿನ ಕಂಬಗಳನ್ನು ಹಾಗು ಲೈಟ್ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲೇ ಒಂದು ಫಂಕ್ಷನ್ ಅನ್ನು ನಾವು ನೋಡಬಹುದು.

ಹಸಿರು ಬಣ್ಣದ ಬಕೀಟು ಹಾಗು ನೀರಿನ ಕ್ಯಾನುಗಳನ್ನು ನಾವು ನೋಡಬಹುದು.

ಮತ್ತು ಒಂದು ರಸ್ತೆಯನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಜಿಮ್ ಅನ್ನು ನಾವು ನೋಡಬಹುದು.

ಒಂದು ಕಂಬ ಹಾಗೂ ಗೋಡೆಯನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಕಾರಿನ ಶೋರೂಮ್ ಅನ್ನು ನಾವು ನೋಡಬಹುದು.

ಶೋರೂಮಿ ನ ಒಳಗೆ ಗ್ಲಾಸ್ ಗಳು ಹಾಗು ಲೈಟ್ ಗಳನ್ನು ನಾವ್ ನೋಡಬಹುದು.

ಸೋಫಾ ಹಾಗೂ ಸೀಟುಗಳನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಬಟ್ಟೆ ಅಂಗಡಿಗಳನ್ನು ನಾವು ನೋಡಬಹುದು.

ಅಂಗಡಿಯ ಮುಂಭಾಗದಲ್ಲಿ ವೇಕೆಲ್ ಗಳು ನಿಂತಿದ್ದಾವೆ.

ಕಬ್ಬಿಣ ಹಾಗೂ ತಗಡುಗಳನ್ನು ನಾವು ನೋಡಬಹುದು.